ಎಷ್ಟೇ ಮನೆ ಎಷ್ಟೇ ದಿ ದಾಗ್ ಕಟ್ಟಿದ್ರೂನು ಅಧಿಕ್ ಒಂದ್ ಬಂದೋ ಬಸ್ತಾಗ್ ಗೇಟ್ ಮಾಡ್ಬೇಕು.

ಆದ್ರೆ ಎಶ್ಟಕೊಂ ಜನಕ್ಕೆ ಗೊತ್ತೇ ಇಲ್ಲ ಅದು ಯಾಕಂದ್ರೆ ತಿನ್ನೋದೇ ಊಟ ರಾತ್ರಿ ಊಟ ಬಿಟ್ಟು ಚಪಾತಿ ತಿನ್ನದು ರೈಸ್ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು --

ಇವಾಗ ಮಾಧ್ಯಮ ವರ್ಗದವರು ದೊಡ್ಡ್ ದೊಡ್ಡ್ ಏನ್ ಏನೋ ಬೇರೆ ಬೇರೆ ತರಹದ ಕಾರು ಯಾವ ಯಾವತಾರ ಇಪ್ಪತ್ ಲಕ್ಷ ಐವತ್ತು ಲಕ್ಷದು ಒಂದ್ ಕೋಟಿದ್ತಂಕ ಕಾರು ಗಳು ಯಾವ ಟ್ರೆಂಡ್ ನಲ್ಲಿ ಬೇಕೋ ಅಥರ ಕಾರ್ ಗಳು.

ಅವರು ವಾಪಾಸ್ ಆ ಲೆಟರ್ ಬರ್ದಿ ನಮ್ಗ್ ಬರುತ್ತೆ ಅಂತ ಕಾಯ್ಕೊಂಡು ಎಸ್ಟ್ ಖುಷಿಂದ ಅವರ್ದು ಯಾವಾಗ ಉತ್ತರ ಬರುತ್ತೆ ಅಂತ ಕಾಯ್ತ ಇದ್ವಿ ಇವಾಗ ಫೋನ್ ಬಂದ್ಮೇಲೆ ಅದೆಲ್ಲ ಲೆಟರ್ ಬರೆಯೋವರೆಕಮ್ಮಿ ಆಗ್ಬಿಟ್ಟಿದ್ದಾರೆ.

ತಿನ್ನೋ ಫುಡ್ ಲಿ ಏನೋ ನಮ್ದು ಇದಾಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಯಾರು ಅಂಕೋಳದೆ ಇಲ್ಲ.

ಇವಾಗ್ ಚೆಕ್ ಅಂತ ಒಂದ್ ಹಾರ್ಟ್ ಹಾಸ್ಪಿಟಲ್ ಗೆ ಹೋಗ್ಬಿಡ್ತಾರೆ ಅವಾಗ ಅಲ್ ಡಾಕ್ಟರ್ ಈ ಸಿ ಜಿ ಮಾಡ್ಸಿ ಅದ್ ಮಾಡ್ಸಿ ಈದ್ ಮಾಡ್ಸಿ ಅಂತ ಹೇಳಿ.

ಎಲ್ಲಾರು ಇತರ ಒಂದ್ ಹೈನುಗಾರಿಕೆ ಮಾಡ್ಬೇಕು ಅಂತ ಎಲ್ಲರಿಗೂನು ಖುಷಿನೂ ಆಗುತ್ತೆ ಮನ್ಸ್ಸಿಗ್.

ಇವಾಗ್ ಬ್ರು ಕಾಫಿ ಬೇಕು ಅಂತಾ ಹೇಳ್ತಾರೆ ಎಲ್ಲ್ರು .